ಆ ಪುಸ್ತಕ ಮಳಿಗೆಗಳು ಮೈಸೂರ್ನಲ್ಲಿ ಎರಡು ಇದಾವೆ. ಒಂದು ಕರ್ನಾಟಕ ಪುಸ್ತಕ ಮಳಿಗೆ ಮತ್ತೆ ಇನ್ನೊಂದು ಸ್ವಪ್ನ ಬುಕ್ ಹೌಸ್ ಅಂತಂದ್ಬಿಟ್ಟು. ಅದಲ್ದೇನೆ ಸಿಟಿ ಸೆಂಟರ್ ನಲ್ಲಿ ತುಂಬಾ ಬುಕ್ ಸ್ಟಾಲ್ಲ್ಗಳು ಇದಾವೆ. ಅವೆಲ್ಲಾ ಬುಕ್ಸ್ಟಾಲ್ ನೋಡಿದ್ರೆ ನನ್ನ ಬಾಲ್ಯದ ನೆನಪಾಗುತ್ತೆ.